ಈ ಚಿತ್ರದಲ್ಲಿ ನಾವು ಒಂದು ಬಿ_ಎಂ_ಟಿ_ಸಿ ಬಸ್ ಸ್ಟ್ಯಾಂಡ್ ಅನ್ನು ನೋಡಬಹುದು.

ಅವರ ಹಿಂಬದಿಯಲ್ಲಿ ವಿದ್ಯಾರ್ಥಿಗಳು ಸಾಲಾಗಿ ನಿಂತಿರುವುದನ್ನು ನಾವು ಕಾಣುತ್ತೆವೆ.

ಹಿಂಭಾಗದಲ್ಲಿ ನೀಲಿ ಮತ್ತು ಕೆಂಪು ಬಣ್ಣದ ಕರ್ಟನ್ ಇದೆ.

ಹಲವಾರು ಜನರು ಹಿಂಬದಿಯಲ್ಲಿರುವ ಕಾರಿನ ಹಿಂದೆ ನಿಂತಿದ್ದಾರೆ.

ಇಲ್ಲಿ ಕೆಲವರು ತಮ್ಮ ಬ್ಯಾಗನ್ನು ಪಕ್ಕದಲ್ಲಿ ಇಟ್ಟುಕೊಂಡಿರುವುದು ಕಾಣುತ್ತದೆ.

ಈ ಚಿತ್ರದಲ್ಲಿ ನಾವು ಮೂರು ದೊಡ್ಡದಾದ ತೇರು ಇರುವುದನ್ನು ಕಾಣಬಹುದು.

ಪ್ಲೇಟಿನ ಒಳಗೆ ಒಂದು ಚಟ್ನಿಯನ್ನು ಸಹ ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಒಂದು ದೊಡ್ಡದಾದ ಕಟ್ಟಡವನ್ನು ನಾವು ನೋಡಬಹುದು.

ಹಾಗೆಯೇ ಎರಡು ಕುರ್ಚಿ ಒಂದು ಟೇಬಲ್ ಇದೆ.

ಒಂದು ಡೋರ್ ಹಾಗು ಸಾಕಷ್ಟು ಕಿಟಕಿಗಳನ್ನು ನೋಡಬಹುದು.

ಕೆಂಪು ಬಣ್ಣದ ಕಾರ್ಪೆಟ್ ಅನ್ನು ಸಹ ಇಲ್ಲಿ ಹಾಸಿರುವುದು ಕಾಣಿಸುತ್ತದೆ.

ಗಾಜಿನ ಗೋಡೆಗೆ ಕೆಲವು ಬಟ್ಟೆಗಳನ್ನು ನೇತು ಹಾಕಿದ್ದಾರೆ.

ಹಿಂಭಾಗದಲ್ಲಿ ಫೋನ್ ಪೇ ಸ್ಕ್ಯಾನರ್ ಇಟ್ಟಿರುವುದು ಸಹಾ ನಮಗೆ ಕಾಣಿಸುತ್ತದೆ.

ಈ ಚಿತ್ರದಲ್ಲಿ ಒಂದು ಬಿಳಿ ಬಣ್ಣದ ಅಪಾರ್ಟ್ಮೆಂಟ್ ಅನ್ನು ನಾವು ಕಾಣಬಹುದು.

ಅಪಾರ್ಟ್ಮೆಂಟ್ನ ಮುಂದುಗಡೆ ಈಜು ಕೊಳವನ್ನು ಸಹ ಕಾಣುತ್ತೇವೆ.

ಈ ಚಿತ್ರದಲ್ಲಿ ಒಂದು ತೇರಿನ ಚಿತ್ರವನ್ನು ಕಾಣುತ್ತೇವೆ.

ಪಕ್ಕದಲ್ಲಿ ಒಂದು ಮರವನ್ನು ಸಹ ನಾವು ನೋಡಬಹುದು.

ಬಸ್ಸಿನ ಮುಂಭಾಗದಲ್ಲಿ ಸಾಕಷ್ಟು ಜನರು ನಿಂತಿರುವುದನ್ನು ಸಹ ಕಾಣಬಹುದು.

ಪಕ್ಕದಲ್ಲಿಯೆ ಅಂಗಡಿ ಇರುವುದನ್ನು ಸಹ ಕಾಣುತ್ತೆವೆ.

ಈ ಚಿತ್ರದಲ್ಲಿ ನಾವು ಒಂದು ಭಾರತ್ ಪೆಟ್ರೋಲಿಯಂ ಎನ್ನುವ ಪೆಟ್ರೋಲ್ ಬಂಕನ್ನು ನೋಡಬಹುದು.

ಇಲ್ಲಿ ಎರಡು ದೊಡ್ಡದಾದ ಮರಗಳನ್ನು ಸಹ ಕಾಣಬಹುದು.

ಈ ಚಿತ್ರದಲ್ಲಿ ಒಂದು ರೆಸ್ಟೊರೆಂಟ್ ನ ಚಿತ್ರವನ್ನು ನಾವು ನೋಡಬಹುದು.

ಸುತ್ತಮುತ್ತಲು ಸಾಕಷ್ಟು ಗಿಡ ಮರಗಳನ್ನು ಸಹ ಕಾಣುತ್ತೇವೆ.

ಮುಂಭಾಗದಲ್ಲಿ ಒಂದು ಇಟ್ಟಿಗೆಯಿಂದ ಕಟ್ಟುತ್ತಿರುವ ಮನೆಯನ್ನು ಸಹಾ ಕಾಣುತ್ತೇವೆ.

ಹಸಿರು ಬಣ್ಣದ ಒಂದು ಟ್ರೇ ಅದರ ಪಕ್ಕದಲ್ಲಿ ಒಂದು ಸ್ಕ್ರೂ ಡ್ರೈವರ್ ಇದೆ.

ಈ ಚಿತ್ರದಲ್ಲಿ ಸಾಕಷ್ಟು ಬಿ_ಎಂ_ಟಿ_ಸಿ ಮತ್ತು ಕೆ_ಎಸ್_ಆರ್_ಟಿ_ಸಿ ಬಸ್ ಇರುವುದನ್ನು ನಾವು ಕಾಣುತ್ತೇವೆ.

ಇಲ್ಲಿ ಸಾಕಷ್ಟು ಜನರು ಓಡಾಡುತ್ತಿರುವುದು ಕಾಣಬಹುದು.

ಈ ಚಿತ್ರದಲ್ಲಿ ಗೋಪಾಲ್ ಪ್ಲನ್ ಸಿನಿಮಾಸ್ ಎನ್ನುವ ಒಂದು ದೊಡ್ಡದಾದ ಕಟ್ಟಡವನ್ನು ನೋಡಬಹುದು.

ಹಾಗೆಯೇ ಇಲ್ಲಿ ಸಾಕಷ್ಟು ಜನರು ಓಡಾಡುತ್ತಿದ್ದಾರೆ ಒಬ್ಬರು ಕುಳಿತಿದ್ದಾರೆ.

ಗೋಡೆಗೆ ಕರ್ಟನ್ಗಳು ಹಾಗು ಏ_ಸಿ ಹಾಕಿರುವುದು ಕಾಣುತ್ತದೆ.

ಹಿಂಬದಿಯಲ್ಲಿ ಒಂದು ಕಾರಿನ ಬ್ಯಾನರ್ ಅನ್ನು ಸಹ ಹಾಕಿದ್ದಾರೆ.

ಇಂಬದಿಯಲ್ಲಿ ಪ್ರೊಜೆಕ್ಟರ್ ಮೇಲೆ ಭಾರತದ ಧ್ವಜದ ಚಿತ್ರವನ್ನು ಹಾಕಿದ್ದಾರೆ.

ಬಿಳಿ ಬಣ್ಣದ ಬೋರ್ಡ್ ಹಾಗು ಪಕ್ಕದಲ್ಲಿ ಒಂದು ಕಂದು ಬಣ್ಣದ ಬಾಕ್ಸ್ ಇದೆ.

ಮೇಲ್ಚಾವಣಿಯಲ್ಲಿ ಲೈಟು ಹಾಗೂ ಎ_ಸಿ ಕೂಡ ಇದೆ.

ಹಿಂಭಾಗದಲ್ಲಿ ರ್ಯಕಿನಲ್ಲಿ ಆಯಿಲ್ ಡಬ್ಬಗಳನ್ನು ಇಟ್ಟಿದ್ದಾರೆ.

ಈ ಮೈದಾನದಲ್ಲಿ ಸಾಕಷ್ಟು ಜನರು ವ್ಯಾಯಾಮ ಮಾಡುತ್ತಿರುವುದನ್ನು ಸಹ ನಾವು ಕಾಣಬಹುದು.

ಅಂಗಡಿಯ ಮುಂಭಾಗದಲ್ಲಿ ಹಳದಿ ಬಣ್ಣದ ಪೈಪ ನ್ನು ನಾವು ನೋಡಬಹುದು.

ಇಲ್ಲಿ ದೊಡ್ಡದಾದ ಒಂದು ಮಗ್ಗು ಹಾಗೂ ಗ್ಲಾಸ್ ಅನ್ನು ನೋಡಬಹುದು.

ಹಾಗೆ ಎರಡು ಚಿಕ್ ಚಿಕ್ಕ ಕಪ್ ಗಳಲ್ಲಿ ಏನೋ ಇಟ್ಟಿರುವುದು ಕಾಣಿಸುತ್ತದೆ.

ಈ ಚಿತ್ರದಲ್ಲಿ ನಾವು ಒಂದು ಆಟದ ಮೈದಾನವನ್ನು ಕಾಣಬಹುದು.

ಸುತ್ತಮುತ್ತಲು ಸಾಕಷ್ಟು ಕಟ್ಟಡಗಳನ್ನು ಸಹ ನಾವು ಇಲ್ಲಿ ನೋಡುತ್ತೇವೆ.

ಈ ಚಿತ್ರದಲ್ಲಿ ಒಬ್ಬ ಹುಡುಗ ಫೌಂಟೈನ್ ಮಧ್ಯದಲ್ಲಿ ಕುಳಿತಿರುವುದನ್ನು ನೋಡಬಹುದು.

ಪೌಂಟೆನ್ ಗೆ ನೀಲಿ ಬಣ್ಣದ ಲೈಟ್ ಅನ್ನು ಹಾಕಿದ್ದಾರೆ.